ವಿವಿಧ ಕೈಗಾರಿಕಾ ಕ್ಷೇತ್ರಗಳಲ್ಲಿ, ಆ ಅಂದ್ರೆ ಅವ್ರಿಗೆ ವಿವಿಧ ಮಾಹಿತಿಗಳನ್ನು ತಿಳಿದುಕೊಳ್ಳಿಕ್ಕೆ ಅದು use ಆಗ್ತಾ ಇದೆ.

ಹಾ ಹೌದು, ಮತ್ತೆ ನಾವು ಹೊರ್ಗಡೆ ಹೋಗ್ಬೇಕಾದ್ರೂಸ ನಾವು mobile ಬರೀ mobile ತಗೊಂಡೋದ್ರೆ ಸಾಕು, ಹಣ ತಗೊಂಡು ಹೋಗ್ಬೇಕಂತ ಏನ್ ಇರಲ್ಲ, ಹೀಗಾಗಿ ನಾವು ವಸ್ತುಗಳನ್ನು ಖರೀದಿ ಮಾಡ್ಲಿಕ್ಕೆ ಇದು payment app ಗಳಿದೆಯಲ್ಲ. Google Pay, PhonePe ಅದ್ರಿಂದಾನೇ ನಾವು bill ನ್ನೆಲ್ಲ pay ಮಾಡ್ಲಿಕ್ಕೆ ಆಗ್ತದೆ.

ಹೌದು, ಮತ್ತೆ ನಮ್ಗೆ time ಉಳಿತಾಯ ಆಗುತ್ತೆ, ಅಂದ್ರೆ ಮೊದ್ಲೆಲ್ಲ ನಾವು ಅಲ್ಲಿ queue ನಿತ್ಕೊಂಡು ಹಣನ್ನ ತಗೊಳ್ಬೇಕಿತ್ತು. ಇವಾಗ ಅದನ್ನು ಏನ್ ಹೇಳ್ತಾರೆ, Google Pay, PhonePe ಇರುದ್ರಿಂದ online payment ಮಾಡ್ಲಿಕ್ಕೂನೂ ಆ.

ಬೇಗ ಆಗುತ್ತೆ, ಅದೂ ಅಲ್ದೇ ನಮ್ time ಉಳಿತಾಯ ಆಗುತ್ತೆ ಅದ್ರಿಂದ, ಅದೂ ಅಲ್ದೆ ಇವಾಗಿನ್ ಮಕ್ಳಿಗೂ ಸಮೇತ ತುಂಬಾ ಉಪಯೋಗ ಆಗುತ್ತೆ, ಅವ್ರಿಗ್ ತುಂಬಾ ವಿಷಯನ್ನ online through ನೇ ಆ ಅವ್ರು ಕಲೀತಾರೆ. ಹಾಗೆ ಬೇರೆ ಏನಾದ್ರು ಬೇರೆ ಯಾರಿಗಾದ್ರೂ online courses ಏನಾದ್ರೂ ಮಾಡ್ಬೇಕಂದ್ರೆ, ಅವ್ರಿಗೂ help ಆಗುತ್ತೆ, internet ಇಂದ. ಹೌದು ಅದಲ್ದೇ ನಾವು ಗೊತ್ತಿರ್~ ಗೊತ್ತಿಲ್ದೇ ಇರೋ ಸ್ಥಳಗಳಿಗೆ ಹೋಗ್ಬೇಕಂತ ಅನಿಸಿದ್ರೆ, ಇವಾಗೆಲ್ಲ Google Map ಅಲ್ಲಿ ಜಾಗದ ಹೆಸ್ರು ಹಾಕಿದ್ರೆ ಅದು ಯಾವ್ ಯಾವ್ ಕಡೆ ಬರುತ್ತೆ ಅಂತ ಅದನ್ನೇ ನಾವು ನೋಡಿ ಹೋಗ್ಬೋದು.

ಹೌದು, internet ಇಂದ ತುಂಬ ಉಪಯೋಗ ಇದೆ, ಇವಾಗ ನಾವೀಗ ಹೇಳ್ತಾ ಹೋದ್ರೆ ಅದ್ಕ್ ಸಮಯನೇ ಸಾಕಾಗಲ್ಲ, ಸರಿ ಹಾಗಾದ್ರೆ ಪೂಜಾ ಇನ್ನೊಮ್ಮೆ call ಮಾಡ್ತೆ ಆಯ್ತಾ?

ನಾಡ್ದೊಂದು function ಉಂಟು ಮಾರೆ . ಯಾವಾಗ ನಿಮ್ಮದು function ಇರುದು? ನಮ್ದು next month ಒಂದು third ಗೆ ಬರ್ತದೆ

ಹಾ ಹೌದಾ ಅದು stage setting ಎಲ್ಲಾ ಬೇಕ್ ನಮ್ಗೆ ಮದ್ವೆಗೆ.

ಅದು ಮಾಡ್ಬೋದು stage setting ಮಾಡ್ಬೋದು ಬೇರೆ ಏನೆಲ್ಲ ಬೇಕು ನಿಮ್ಗೆ. ಬೇರೆ ನಿಮ್ಮದು lightings ಎಲ್ಲಾ . ಹ ವಾದ್ಯ ವಾದ್ಯ ವಾದ್ಯದ್ದೆಲ್ಲ set ಮಾಡ್ಸಬೋದು lightings ಮಾಡ್ಸ್ಬೋದು. ಹೌದಾ ಅದು ನಿಮ್ಮದಲ್ಲಿ chair setting ಎಲ್ಲಾ chair ಎಲ್ಲ ಎಷ್ಟ್ತದೆ ಅಂದ್ರೆ hall ಅಲ್ಲಿ ಕುತ್ಕೊಳ್ಳಿಕ್ಕೆ? ಅದು ನಿಮ್ಮ range ಮೇಲೆ ಹೋಗ್ತದೆ ಇವ್ರೇ ಅಂದ್ರೆ ನಿಮ್ಗೆ ಒಂದು ಸಾವಿರ ಒಂದೂವರೆ ಸಾವಿರದಿಂದ ಶುರುವಾಗಿ ನಿಮ್ಗೆ ಹತ್ತುಸಾವಿರ ತನಕ ಸ ಉಂಟು

ಅಹ್ ನಿಮ್ಗೆ ಯಾವ್ ರೀತಿ ಬೇಕಂತ ನೀವ್ ಅದನ್ನ ನಮ್ಗೆ ಸರೀ ಹೇಳ್ಬೇಕಾಗ್ತದೆ ಅಹ್ ಹೌದಾ ಸರಿ ಮತ್ತೆ ಇದು decorations ಗೆ? ಹಾ ಮತ್ತೆ decorations ಅಹ್ ಅದೇ decorations ನಿಮ್ಗೆ ಅಂದ್ರೆ ಅದು ನಿಮ್ಗೆ ನಾವ್ ಹದಿನೈದರಿಂದ ಶುರುವಾಗಿ ಒಂದು ಲಕ್ಷದ್ ತನಕ ಸಾ ಉಂಟು ನಿಮ್ಗೆ ಯಾವ್ದ್ ಬೇಕಂತ ನೀವ್ ಅದನ್ set ಮಾಡ್ಕೊಂಡು ಹೇಳಿದ್ರೆ ಆಯ್ತು.

ಊಟದ ವ್ಯವಸ್ಥೆ ಎಲ್ಲ ಹೇಗೆ ಊಟದ್ದು? ಊಟದ್ದು ವ್ಯವಸ್ಥೆ ಅಂದ್ರೆ ನಿಮ್ಗೆ ಅಹ್ ಅಡುಗೆ ಭಟ್ರ್ ನಮ್ದು ಬೇಕಾ ಇಲ್ಲಾ ನೀವ್ ನಮ್ದು ಪಾತ್ರೆ ಇದೆಲ್ಲ ಸಾಕಾಗ್ತದ? ಅಹ್ ನಿಮ್ದೇ ಇರ್ಲಿ ತೊಂದ್ರೆ ಇಲ್ಲ. ಹಾ ಹಾ ನಮ್ದೇ ಆದ್ರೆ ನಿಮ್ಗೆ ಆದ್ರೆ ನಿಮ್ಗೆ ಎಷ್ಟು rent rate ಬೀಳ್ತದಂತವಾ?

ಅದು ಹಾಗೆ ನಿಮ್ಮದು ಅಂದ್ರೆ ಎಂತ ಅಂದ್ರೆ ನಿಮ್ಮ ಏನೆಲ್ಲಾ ಇದೆಲ್ಲಾ ಬೇಕು ನಿಮ್ಗೆ ಅದ್ರ ಮೇಲೆ depend ಆಗ್ತದೆ. depend ಆಗ್ತದೆ. ಹ ಹೌದಾ ಹಾಗೆ ನಮ್ದು ಜಾಸ್ತಿ ಏನ್ items ಏನಿಲ್ಲ ನಮ್ದು ಅದೇ ಪಲಾವ್ ಒಂದಿಷ್ಟು items

ನೀವು ಎಂತ ಮಾಡಿ ಗೊತ್ತಾ ನೀವೊಂದ್ ಕೆಲ್ಸ ಮಾಡಿ ಒಂದ್ ಸರಿ ಬನ್ನೀ ನಮ್ಮ ಮುಖಾಮುಖಿ ಕುತ್ಕೊಂಡು ನಾವು ಮಾತಾಡಿದ್ರೆ ಮತ್ತೆ ನಿಮ್ಗೆ ಅದ್ರಲ್ಲಿ ಮತ್ತೆ ನಿಮ್ಗೆ DJ ಗೆ ಇದು ಇದು मेहँदी ಎಲ್ಲಾ ಉಂಟಾ ನಿಮ್ದು. ಹ मेहंदी ಶಾಸ್ತ್ರ ಉಂಟು ಅದನ್ ನಾವು ರಾತ್ರಿ ಬರ್ತೇವೆ . ಅಲ್ಲ ಅದು ಆಯ್ತು ಮತ್ತೆ ನಿಮ್ಗೆ orchestra ಬೇಕಾ ಮದ್ವೆ ದಿವ್ಸ? ಹಾ ಮದ್ವೆ ದಿವ್ ವಾದ್ಯ ಎಲ್ಲ ಬೇಕು ಸ್ವಲ್ಪ. ಅಲ್ಲ ವಾದ್ಯ ಉಂಟು . ಹಾ orchestra ಇರ್ಲಿ ತೊಂದರೆ ಇಲ್ಲ ಇರ್ಲಿ ಇರ್ಲಿ ಒಳ್ಳೆ ಪದ್ಯ ಹೇಳುವವರನ್ನೇ ಕರೆಸಿ. ಅದೇ ನಾನು ನಿಮ್ಗೆ ಹೇಗಾಗ್ತದೇ ಅಂದ್ರೆ ನೀವ್ ಒಂದ್ಸಲಿ ನಮ್ ಎದುರು ಬಂದ್ ಕೂತ್ಕೊಂಡ್ರೆ ಮಾತ್ರ ನಿಮ್ಗೆ ಅಂದ್ರೆ ಹೀಗೆ ಬೇಕು ಅದೆಲ್ಲಾ ನಮಿಗೆ cle~ ಸರಿಯಾಗಿ ಮಾತಾಡ್ಕೊಳ್ಳಲಿಕ್ಕೆ ಆಗ್ತದೆ ಇಲ್ಲಾಂತಾದ್ರೆ ಎಂತಾಗ್ತದೆ ಅಂದ್ರೆ ನಾವು ಯಾರಿಗಾ ಹೇಳುದು ಅದು ನಿಮ್ಗೆ ನಾಳೆ ದುಡ್ಡು ಜಾಸ್ತಿ ಆಗುದು ಅಂತದೆಲ್ಲಾ problem ಆಗ್ಬೋದು ಅಂತ ನೀವು ಬಂದ್ರೆ ನಿಮ್ಗೆ ಸರಿಕಟ್ .

Next ವಾರದಲ್ಲಿ ಏನಾದ್ರೂ ನೋಡಿ ಪುರ್ಸೋತಿದ್ರೆ ಬರ್ತೇವೆ ನಾವು ಮಾತಾಡುವಾ. ಖಂಡಿತ ಬನ್ನಿ ಖಂಡಿತ ಬನ್ನಿ ಯಾಕಂದ್ರೆ ಮತ್ತೊಂದು ಕೇಳಿ ನೀವು ಶನಿವಾರ ಆದಿತ್ಯವಾರ ಆದ್ರೆ ನಮ್ದು ಸ್ವಲ್ಪ rate ಜಾಸ್ತಿ ಉಂಟು.

ಹ್ಮ್ ಯಾಕಂದ್ರೆ ತುಂಬಾ season ಇರ್ತದಲ್ಲಾ ಶನಿವಾರ ಆದಿತ್ಯವಾರ

ಹಾಗಾಗಿ ನೀವ್ ಅದೊಂದು ಚೂರ್ ನೋಡ್ಕೊಳ್ಳಿ ನಿಮ್ಮದು ನಿಮ್ಮದು ವಾರ ಯಾವ್ದು ಬರ್ತದಂತ ಎಲ್ಲ ನೋಡ್ಕೊಂಡು ಮತ್ತೇ ಅದಾದ್ ಕೂಡ್ಲೆ ಬ~ ಬನ್ನಿ ಯಾವಗಸ ಬನ್ನಿ ಮತ್ತೇ ಊಟ ಎಲ್ಲ ಆಯ್ತಾ ನಿಮ್ದು? ಇಲ್ಲಾ ಊಟ ಇನ್ನು ಆಗ್ಬೇಕು ನಿಮ್ಮದ್ ಆಯ್ತಾ? ಹಾ ನಾನೀಗ ಅಂಗ್ಡಿ ಬಂದ್ ಮಾಡಿ ಊಟಕ್ಕೆ ಹೊರಟಿದ್ದೇನೆ ಅಷ್ಟೇ.

Okay ನೀವ್ next ಬಂದ್ಬಿಡಿ ಹಾಗಾದ್ರೆ

Phone ಮಾಡಿ ಬನ್ನಿ ಆಯ್ತಾ ಸರಿ ಹಾಗಾದ್ರೆ.

ಹಾ ನಾನ್ ಚೆನ್ನಾಗಿದ್ದೇನೆ. ನೀವು ಹೇಗಿದ್ದೀರಾ? ಹ ನಾನು ಚೆನ್ನಾಗಿದ್ದೇನೆ. ಮತ್ತೆ? ಮತ್ತೆ, ಏನ್ ಅಪ್ರೂಪ call ಮಾಡಿದ್ದು? ನಾನು christmas ರಜೆ ಬಂತಲ್ಲಾ, ಅದಕ್ಕೆಂದು trip ಗೆಲ್ಲಾ ಹೋಗೋಣ ಅಂತ ಕೇಳ್ಲಿಕ್ಕೆ ನಿಮ್ಗೆ call ಮಾಡಿದೆ.

ಹೊ ಹೌದಾ ಒಳ್ಳೆದಾಯ್ತು ಹಾಗಾದ್ರೆ.

ಹ, ಹೋಗೂದಾದ್ರೆ ಎಲ್ ಹೋಗುದು ಏನಾದ್ರು plan ಇದ್ಯಾ?

Plan ಇಲ್ಲ ಅದೇ ನಿಮ್ಮತ್ರ ಕೇಳೋಣ ಅಂತ ಹೇಳಿ phone ಮಾಡ್ದೆ ಅದಕ್ಕೆ.

ಸರಿ ಹಾಗಾದ್ರೆ ನಾವು ಮಡಿಕೇರಿ ಹೋಗ್ವಾನಾ?

ಹ ಸರಿ ಹೋಗೋಣ. ಮಡಿಕೇರಿ ನಾನು ಮಡಿಕೇರಿ ನೋಡಿಲ್ಲ ಹೋಗೋಣ ಅಲ್ಲಿ.

ಹೌದಾ, ಹಾಗಾದ್ರೆ ಒಳ್ಳೇದಾಯ್ತಲ್ಲ ಮೂರು ದಿನ ಬೇರೆ ರಜೆ ಉಂಟಲ್ಲ ಹೋಗಿ ಬರ್ಬೋದು. ಹ ಹೌದೌದು. ನಾನು Instagram ಅಲ್ಲೆಲ್ಲ ನೋಡಿದ್ದೇನೆ place ಎಲ್ಲಾ ಚೆನ್ನಾಗಿರ್ಬೇಕು , ಅದಕ್ಕೆ ಅಲ್ಲಿ ಹೋಗೋಣ ಅಲಾ?

ಹ ಹೌದು ಹೌದು, ತುಂಬಾ ಒಳ್ಳೆ places ಉಂಟು ಅಲ್ಲಿ.

ಮತ್ತೆ ನಮ್ಗೆ cover ಮಾಡ್ಲಿಕೆಸ ಆಗ್ತದೆ ಮೂರು ದಿನ ರಜೆ ಉಂಟಲ್ಲಾ. ಅಲ್ಲಿಅಂದ್ರೆ golden temple falls ಎಲ್ಲಾ ತುಂಬಾ ಇರ್ತದೆ. ತುಂಬಾ ಚೆನ್ನಾಗಿ jolly ಮಾಡ್ಬೋದಲ್ಲ. ಹ ಹೌದು ಅದೇ ನಿಮ್ friends ಯಾರಾದ್ರು ಬರ್ತಾರ ಕೇಳಿ?

ಹ ಹೌದು ನಾನು ಹೇಳ್ತೇನೆ ಅವರಿಗೆ ಹಾ ಕೆಲವರೆಲ್ಲ ಇದ್ದಾರೆ ಅವರು ಬರ್ಬೋದು. ನೀವು ನಿಮ್ friends ಗೆ ಮನೆಯವರಿಗೆ ಇದ್ರೆ ಬರಕ್ ಹೇಳಿ ಒಟ್ಟಿಗೆ ಹೋಗ್ವಾ. ಹ ಒಟ್ಟಿಗೆ ಹೋಗೋಣ ಅದೇ ನಾನು ಎಲ್ರೀಕ್ಕೇಳ್ತಿನಿ ಹ TT ಮಾಡ್ಕೊಂಡು ಹೋಗೋಣ?

ಹ ಹೌದು traveler book ಮಾಡುವ ಮತ್ತೇ ಹೋಗ್ಬೋದಲ್ಲಾ.

ಸರಿ ನಾನು ಎಲ್ಲ ಕೇಳೀಡ್ತೇನೆ ಎಲ್ರಿಗೂ.

ಮತ್ತೆ ಅದೇ home stay ಅದೆಲ್ಲಾ ಕೇಳುವ. ಹಾ ಸರಿ ಅಲ್ಲಿ home stay ಅಲ್ಲಿ home stay ದಲ್ಲಿ ಊಟ ಎಲ್ಲಾ ಅಲ್ಲೇ ಇರುತ್ತಲಾ? ಹಾ ಹೌದು ಹೌದು ಅಲ್ಲೇ ಇರ್ತದಲಾ, ಮತ್ತೆ ನಮ್ಗೆ ಬೇಡಾಂದ್ರೆ ಬೇರೆ outside ಎಲ್ಲಾದ್ರೂ ಮಾಡ್ಬೋದು ಅಂದ್ರೆ ಹೋಗ್ತಾ ಇರುವಾಗ.

ಅಲ್ಲಿ ಯಾವದಾದ್ರು ಚೆನ್ನಾಗಿರುದು ಸಿಕ್ಕಿದ್ರೆ ಆತರ ಮಾಡ್ಬೋದು ಮತ್ತೆ night ಎಲ್ಲಾ home stay ನಲ್ಲಿ ಮಾಡ್ಬೋದಾಗ್ತದೆ ಊಟ. ಹ ಸರಿ ಸರಿ ಹಾಗೇನೆ ಮಾಡೋಣ.

ಇದಕ್ಕಿಂತ ಮೊದ್ಲು falls ಎಲ್ಲಾದ್ರೂ ಹೋಗಿದ್ದೀರಾ ನೀವು? ಇಲ್ಲ ನಾನು ಅದೇ ಮಡಿಕೇರಿ ಕಡೆ ಹೋಗಿಲ್ಲಾ, ಬೇರೆ ಚಿಕ್ಮಂಗ್ಳೂರ್ ಆಕಡೆಲ್ಲ ನೋಡಿದೀನಿ ಅಷ್ಟೇ, ಈಗ ಮಡಿಕೇರಿ

ಹ falls ಎಲ್ಲಾ ಇದ್ರೆ ಚೆನ್ನಾಗಾಗ್ತದೆ ಅಲ time ಹೋಗಿದ್ದೆ ಗೊತ್ತಾಗುದಿಲ್ಲಾ. ಗೊತ್ತಾಗುದಿಲ್ಲಾ, ಅದೇ ಅದೇ ನೀವು ಹೋಗಿದಿರಾ? ಅಲ್ಲಿ. ಹಾ ಹೌದು. ನಾನು ಹೋಗಿದಿನಿ ನಂಗೆ falls ಅಂದ್ರೆ ತುಂಬಾ ಇಷ್ಟಅಂದ್ರೆ ಆಟಾಡ್ಬೋದಲ್ಲಾ ಚೆನ್ನಾಗಿ. ಅದೇ ನೀರಲ್ಲಿ ಆಡ್ಬೊದಲ್ಲ ಎಲ್ರಿಗೂ.

Time ಹೋಗುದೇ.

ಯಾವತ್ತು ಹೋಗೋಣಾಂದ್ರೆ ಇಪ್ಪತ್ತಮೂರು ಇಪತ್ತನಾಲ್ಕಾ ಹೇಳಿ ಯಾವ correct. ಹ ಹ ನಾನ್ ನಿಮ್ಗೆ inform ಮಾಡ್ತೇನೆ group ಮಾಡುವ. ಮತ್ತೆ ಅದ್ರಲ್ಲಿ. inform ಮಾಡ್ತೇನೆ. ಹ ಸರಿ ಆಯ್ತು.

ಮತ್ತೆ? ಮತ್ತೆ ಏನಿಲ್ಲಾ ಕರಿಷ್ಮಾ, ಅದಕ್ಕೆನೆ ಎಲ್ಲಾ ready ಮಾಡೋಣ ಹಾಗಾದ್ರೆ trip. ಆ ಅದೆ places ಎಲ್ಲಾ ಸ್ವಲ್ಪ search ಮಾಡ್ವ.

ಮತ್ತೆ friends ಗೆಲ್ಲ ಕೇಳುವ ಬೇರೆ ಯಾವದಾದ್ರು place ಇದೆಯಾ ಹಾಗೆ ಅಂತ ಮತ್ತೇ internet ಅಲ್ಲಿ ಹಾಕಿ ಸ್ವಲ್ಪ search ಮಾಡಿದ್ರೆ ಇರ್ತದೆಲ್ಲಾ ಸಿಕ್ತದೆಲ್ಲಾ.

ಹ, ಹೌದು ಹೌದು. ಮತ್ತೆ ಇನ್ನೊಮ್ಮೆ call ಮಾಡುವಾಗ ಮತ್ತೆ discuss ಮಾಡುವ.

ಸ್ವಲ busy ಇದ್ದೀನಿ ಆಮೇಲೆ. ಆಯ್ತು ಆಯ್ತು, okay ಹ್ಮ್ bye.

Hello ಹೆಂಗ್ ಇದಿ ನೀ ಅರಾಮ್ ಅದಿ? Hello ರೂಪಾ Babble. Hello ನ hello ಅರಾಮ್ ಇದ್ದೀಯಾ? ಆಹ್ ಅರಾಮ್ ಅದೇನ್ ನೋಡ್ ನೀ ಅರಾಮ್ ಅದಿ? ಹ್ಮ್ ನಾನು ಅರಾಮ್ ಅದೇನಿ.

ಎನಿಲ್ಲಾ ದೀಪಾವಳಿ ಹಬ್ಬಾ prepare ಮಾಡ್ಬೇಕ ಅಂತ್ ಹೇಳಿ phone ಮಾಡ್ದೆ.

ಯಾವ್ ತರಾ sweet ಮಾಡ್ಲಿಕತಿ? ನಾನ ಕರ್ಚಿಕಾಯ್ ಮಾಡ್ಬೇಕು ಬುಂದೇಉಂಡಿ, ಚಕ್ಕ್ಲಿ ಆಮ್ಯಾಲ ಚೌಡಾ.

ಹ್ಮ್ ಆಮ್ಯಾಲ್ ಶಂಕರ್ಪಾಳೆ ಮಾಡ್ಬೇಕು.

ಆಹ್ ಆಮ್ಯಾಗ ಕಚೋರಿ. ಕಚೋರಿ ಅಂತ್ ಅಂದ್ರ ಆಹ್ sweet ಇತರ್ದ್ ಮಾಡೋದು. ಕಚೋರಿ ಅಂತ್ ಅಂದ್ರ ಈಗ ಹೊರಗ್ ಮಾರಾಕ್ ಇಡ್ತಾರ ಅಂತಾದೆಲ್ಲಾ.

Babble ಹ್ಮ್ ಆಮ್ಯಾಗ ಅನಾರಸ್ ಅಂತ್ ಹೇಳಿ ಮಾಡ್ತೇವಿ ಅಕ್ಕಿ ಹಿಟ್ಟಿಂದ. ಹ್ಮ್ ಅದರ್ದೆಲ್ಲಾ ಇದು shopping ಕಿರಾಣಿ ಹೋಗ್ಬಂದಿ ಇನ್ ಹೋಗಾಕಿದಿ? ಹ್ಮ್ ಹೋಗ್ಬೇಕಮ್ಮಾ ಇನ್ನ ಹೊಗ್ಬೇಕು Babble ಎಲ್ಲಾ ಸಂತಿ ಮಾಡ್ಬೇಕು. ಹ್ಮ್ ಅದ ನಾನು ಹೋಗ್ಬೇಕ್ ಅನ್ಕೊಂಡಿದ್ದೆ ಒಂದ್ ದಿನಾ ಇದು ಹಬ್ಬಾ ಆಗತ್ತಲಾ ನೀರ್ ತುಂಬೊ ಹಬ್ಬಾ?

first ನೀರ್ ತುಂಬೊ ಹಬ್ಬಾ Babble ಅಮ್ಯಾ ಗ್ ಇದ್ರ್~ ಮಾರ್ನೆ ದಿವ್ಸ ಆರ್ತಿ ಬೆಳ್ಗಿಸೋ ಹಬ್ಬಾ.

ಹ್ಮ್ ಮಾರ್ನೆ ದಿವ್ಸ ಲಕ್ಷ್ಮೀ ಪೂಜೆ Babble.

ಹ್ಮ್ ಲಕ್ಷ್ಮೀ ಪೂಜಿಗೆ ಎಲ್ಲಾ ಎಡಿಗ್ Babble ಮಾಡ್ಬೇಕ್.

ಬಟ್ಟೆ ಅಂಗ್ಡಿ ಇದ್ ಆಗ್ತೇತಿ.

ಹ್ಮ್ ಹೂವು, ಹಣ್ಣು, ಎಲಿ, ಅಡಿಕಿ ಆಮ್ಯಾಲ್ ತರಾಕ್ ಬರ್ತೆತಿ ಈಗಿಂದ್ ಪೈಲೇ ಎಲ್ಲಾ ಮಾಡ್ಬೇಕಲ್ಲಾ ಅದೇ

ಹ್ಮ್ ಅದೆ ಬಟ್ಟೆ ತರೋದ ಒಂದ್ ದಿವ್ಸ ಹಿಡಿತೇತಿ.

ಆಮ್ಯಾಲ ಇವ್ನೆಲ್ಲಾ ತರಸ್ಕೊಂಡ್ ಮಾಡ್ಬೇಕ್ ಅಂದ್ರ ನಾಲ್ಕೈದ್ ದಿವ್ಸು.

ಹ್ಮ್ ವಾರ್ಕ್ಕಿಂತ್ ಮದ್ಲನ ಚಾಲೂ ಹಚ್ಚ್ಬೇಕ.